ಇದು ಹೂವಿನ ಅಂಗಡ್ಡಿ ಆಗಿದ್ದು ಇಲ್ಲಿ ವಿಧ ವಿಧ ರೀತಿಯ ಹೂವುಗಳು ಸಿಗುತವೇ ಇಲ್ಲಿ ಇವುಗಳನ್ನು ಮದುವೆ ಶುಭರಂಬಗಳಿಗೆ --

ಇಲ್ಲಿ ಒಂದು ಬ್ಯಾಂಕಿನ ಬಳಿ ಒಬ್ಬ ಹುಡುಗ ಬೂಕನ್ನು ಹಿಡಿದುಕೊಂಡು ಓದುಕೊಳ್ಳುತಿರುವ ಸಂದರ್ಭ ಇಲ್ಲಿ ತುಂಬಾ ಹಲವಾರು ಜನರಿದಾರೆ.

ಇದು ಒಂದು ಶಾಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿದೆ. ಅದ್ರಲ್ಲಿ ಭರತನಾಟ್ಯ ಆಡಲು ಒಬ್ಬ ಮಹಿಳೆ ರೆಡಿ ಯಾಗಿದ್ದಾರೆ ಮತ್ತು ಸ್ಟೇಜಿನಲ್ಲಿ ತುಂಬಾ ಜನ--

ಇದು ಒಂದು ಸ್ಥಳದಲ್ಲಿ ಹೂವು ಬೆಳೆದಿರುವ ಸನ್ನಿವೇಶ ಅದರಲ್ಲಿ ಹೂವನ್ನುಕುಯು ಕುಯುತ್ತಿದಾರೆ ಅಹ್ --

ದೇವರನ್ನು ತುಂಬಾ ಚೆನ್ನಾಗಿ ಕೂಡ ಅಲಂಕಾರ ಕೂಡ ಮಾಡಿದ್ದಾರೆ ಇದು ಒಂದು ವಿಶಿಷ್ಟವಾದ ಕಲೆ ಆಗಿದೆ ತುಂಬಾ ಚೆನ್ನಾಗಿ ಕೂಡ ನೋಡುವರಿಗೆ ಚ್ಗೆನಾಗಿದೆ.